ಹಯಗ್ ತಿರ್ಗಾಟಕ್ ಹೋಗ್ ನಮ್ ಕಬಾಬ್ಸ್ ಎಲ್ಲ--

ಒಳ್ಳೆ ಬಾಡಿ ಬೇಕ್ ಅಂತೇಳಿ ಕಟ್ ಮಸ್ತ್ ದೇಹ ಆಯಿ ಕುತ್ಕಂಬರ್.

ಸಿರೆ ಗಿರೆ ನ ಕಟ್ಟಿ ಲಾಯ್ಕ್ ಮಾಡಿ ಅದೆಲ್ಲ ತಂದ್ ಹಾಕಿ.

ಇಲ್ಲಿ ಮಹಿ ಮಹಿಳೆಯರು ಮತ್ತು ಪುರುಷರು ಬಂದಿದ್ದಾರೆ.

ಮೇಬೀ ಪಸುಬೂಕ್ ಯಲ್ಲ ಇಟ್ಕೊಂಡು ಅಲ್ಲಿ ಕುಂತಾರ. ಯಲ್ಲ ಡಾಕ್ಯುಮೆಂಟ್ಸ್ ಯಲ್ಲ ಇಟ್ಟ್ಕೊಂಡು. ಅಂಡ್ ಅ--

ಯಲ್ಲಾ ಸೇರ್ಕೊಂಡ್ ಹಬ್ಬನ ಆಚರಣೆ ಆಚೆ ಮಾಡಬೇಕಾದ್ರ ಖುಷಿ ವಿಷೆಯ.

ಯಲ್ಲ ಸೆರ್ಕೆಂದು ಹಬ್ಬಾನಾ ಆಚರಣೆ ಮಾಡ್ಬೇಕಾದ್ರೆ ಖುಷಿ ವಿಷಯ.

ಎಲ್ಲ ಸೇರ್ಕಂಡ್ ಹಬ್ಬ ನ ಆಚರಣೆ ಮಾಡೋದ್ ಖುಷಿ ವಿಷ್ಯ.

ಎಷ್ಟು ಕರ ಕುಶಲ ಕಾರ್ಮಿಗಳು ಎಷ್ಟು ಚಂದ ಮಾಡಿದಾನೇ ಕೆತ್ತಿದ್ದ ಅಂತಂದ್ರೆ--

ನಮ್ಮಲ್ಲಿ ಗದ್ದೆಗಳಿದ್ದಾವೆ. ಗದ್ದೆ ಅಂತೆಳಿದರೆ ಮಳೆಗಾಲದಲ್ಲಿ ನಾವು ಸಸಿಯನ್ನ ಹಾಕಿ ಆ ನಂತರ ಅದನ್ನ ಕಿತ್ತಿ ಬಿಟ್ಟು ಬೇಸಾಯಗಳ್ಳನ್ನು ಮಾಡತೇವಿ. ಆ ಬೇಸಾಯಗಳ್ಳನ್ನಾ ಆದ್ ನಂತರ ಆರ್ ತಿಂಗಳಿಗೆ ಫಸಲು ಬರುತ್ತೆ. ಅದ್ರಿಂದ ಅದೇ ಬತ್ತವನ್ನ ನಾವು--

ಕಾಡನ್ನ ಎಲ್ಲನು ಮುಲಗಸ್ತ ಮುಲಗಸ್ತ ಮುಲಗಸ್ತ ನೋಡಕ್ಕೆ ಬಾಳ ಚೆನ್ನಾಗಿತ್ತು. ಆದ್ರೆ ಅದನ್ನ ಪಾಪಾ ಅದನ್ನ ಅಂಬಾವಿಸದರಿಗೆ ಮಾತ್ರ--